ಕಾರ್ ಪ್ಯಾಕ್ ಮಾಡ್ತಾ ಇದ್ದಾನೆ ಚೀಲ ಅನ್ನು ಹಾರ್ತಾ ಇದಾನೆ.

ಬಗ್ಲಾಗ ಕುಡಿಯುವ ನೀರ ಇಟ್ಟಿದ್ದಾರೆ ಇಲ್ಲಿ ಅಂಗಡಿ ಎಲ್ಲಾ ತರದ ಅಲಂಕಾರ ಮಾಡಿದ್ದಾರೆ.

ಹಾಗು ದೂರದಲ್ಲಿ ಒಂದು ಗುಡ್ಡ ಕಾಣ್ತಿದೆ ಮೇಲೆ ಆ ಮೋಡ ಇದೆ.

ಇದು ಒಂದ ಅಂಗ್ಡಿ ಅಂಗ್ಡಿ ಮುಂದೆ ಇಬ್ಬರು ವ್ಯಕ್ತಿ ನಿಂತಿದ್ದಾರೆ.

ಇಲ್ಲಿ ಎಡ ಭಾಗದಲ್ಲಿ ಕೂಡ ಗಿಡಗಳಿದೆ.

ಇದು ಒಂದು ಗುಡ್ಡ ಗುಡ್ಡ ಸುತ್ತಮು--

ಇಲ್ಲಿ ಬಲಭಾಗದಲ್ಲಿ ಒಬ್ಬ ವ್ಯಕ್ತಿ ಕುಂತಿದ್ದಾನೆ ಸ್ಟೇಜ್ ಮೇಲೆ ಹತ್ತಕೆ ಮೆಟ್ಲು ಕಟ್ಟಿದ್ದಾರೆ ಮೆಟ್ಲು ಮೇಲೆ --

ಇಲ್ಲಿ ಕುಂದ್ರಕ್ಕೆ ಕುರ್ಚಿ ಹಾಕಿದ್ದಾರೆ ಮೇಲೆ ತಗಡು ಬಡಿದಿದ್ದಾರೆ.

ಹಾಗು ಅಂಗ್ಡಿ ಒಳಗೆ ಹಲವಾರು ಎಣ್ಣೆಗಳು ಇವೆ.

ಇದು ಒಂದು ಬಟ್ಟೆ ಅಂಗಡಿ ಇಲ್ಲಿ ಹಲವಾರು ಬಟ್ಟೆಗಳು ಇವೆ.

ಇಲ್ಲಿ ಹಿಂಭಾಗದಲ್ಲಿ ಎರಡು ಲೈಟ್ ಹಾಕಿದ್ದಾರೆ ಇಲ್ಲೊಂದ್ ಪೆಟ್ರೋಲ್ ಬಂಕ್ ಇದೆ ಅಲ್ಲಿ ಒಂದು ಆಫೀಸ್ ಇದೆ.

ಇದೊಂದು ಟವರ್ ಕಂಬ ಟವರ್ ಕಂಬದಲ್ಲಿ ಹಲವಾರು ವೈರ್ ಗಳು ಇವೆ.